ಹಾಗೆ ಇದು ತುಂಬಾ ಅಚ್ಚುಕಟ್ಟನಾಗಿ ಜೋಡ್ಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಇದರ ಅಕ್ಕಪಕ್ಕದಲ್ಲಿ ಹಲವಾರು ಗಿಡಗಳು ಇರುವುದನ್ನು ಸಹ ನಾವು ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಉದ್ಯಾನವನ ಎಂದು ನಾವು ತಿಳಿಯಬಹುದಾಗಿದೆ.

ಹಾಗೂ ಇಲ್ಲಿ ಅಕ್ಕ ಪಕ್ಕ ಹಲವರು ಮರ ಗಿಡಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಹೋಟೆಲ್ ಎಂದು ನಾವು ತಿಳಿಯಬಹುದಾಗಿದೆ.

ಇಲಿ ಹಲವಾರು ಜನರು ಇರುವುದನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇಲ್ಲಿ ಒಂದು ದೊಡ್ಡನೆಯ ಕೆರೆ ಹಾಗೂ ಕೆರೆಯ ಅಕ್ಕ ಪಕ್ಕ ಹಚ್ಚ ಹಸಿರಿನಿಂದ ಕೂಡಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗೆ ಅದರ ವಾಹನಗಳು ಚಲಿಸುತ್ತಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಜಂಕ್ಷನ್ ಮುಂಭಾಗದಲ್ಲಿ ಭಾರತೀಯ ಧ್ವಜ ಇರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಅವರೆಲ್ಲರೂ ತಲೆಯ ಮೇಲೆ ಟೋಪಿ ಧರಿಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಇಲ್ಲಿ ಕಟ್ಟಡದ ಮು ಮೇಲ್ಗಡೆ ಅಯೋನಿಕ್ಸ್ ಹಾಗು ದೊಡ್ಡದಾಗಿ ಸಿ ಎಂದು ಬರೆದು ಹಾಕಿರುವ ಸಿಂಬಲ್ ಗಳನ್ನು ನಾವು ಕಾಣಬಹುದಾಗಿದೆ.

ಹಲವಾರು ಜನಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇಲ್ಲಿ ಹಲವಾರು ಹುಡುಗಿಯರನ್ನು ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಅಂಚೆ ಕಚೇರಿ ಎಂದು ನಾವು ಭಾವಿಸಬಹುದು.

ಇಲ್ಲಿ ಹಲವಾರು ಲೈಟ್ ಫ್ಯಾನ್ ಗಳು ಹಾಗು ಕುರ್ಚಿಗಳು ಇರುವುದನ್ನು ಸಹ ನಾವು ಕಾಣಬಹುದಾಗಿದೆ.

. ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಬೈಕ್ ವಾಶ್ ಅಂಗಡಿ ಎಂದು ನಾವು ಕಾಣಬಹುದಾಗಿದೆ

ಇಲ್ಲಿ ಅಚ್ಚ ಹಸಿರಿನಿಂದ ಕೂಡಿರುವುದನ್ನು ಸಹಾ ನಾವು ಕಾಣಬಹುದಾಗಿದೆ.

ಹಾಗೆ ಸೈಕಲ್ ಹಾಗೂ ದ್ವಿಚಕ್ರ ವಾಹನಗಳನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಹಾಗೆ ಶಾಮಿಲ್ ಅನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗೇ ಈ ಗುಲಾಬಿ ಗಿಡವು ಕೆಂಪು ಹಾಗೆ ಹಸಿರು ಬಣ್ಣದಿಂದ ಕೂಡಿರುವುದನ್ನು ಸಹ ನಾವು ಕಾಣಬಹುದಾಗಿದೆ ಇದನ್ನು ಒಂದು ಪಾಟ್ ಅಲ್ಲಿ ಇರಿಸಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಇಲ್ಲಿ ಜಿಮ್ ಮಾಡಲು ಬಳಸುವ ನಾನ ತರಹದ ವಸ್ತುಗಳನ್ನು ನಾವು ಕಾಣಬಹುದಾಗಿದೆ.

ಹಾಗೆ ಬಾಗಿಲಿನ ಮೇಲೆ ಲೈಟ್ ರೂಂ ಎಂದು ಬರೆದು ಅಂಟಿಸಲಾಗಿದೆ.

ಹಾಗೆ ಎಲ್ಲ ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಅಂಟಿಸಿರುವುದನ್ನು ಸಹಾ ನಾವು ಕಾಣಬಹುದಾಗಿದೆ.

ಹಾಗೆ ಅವರೆಲ್ಲರೂ ಕೈಯಲ್ಲಿ ಏನೋ ಹಿಡಿದಿರುಕೊಂಡಿರುವುದನ್ನು ಸಹಾ ನಾವು ಕಾಣಬಹುದಾಗಿದೆ.

ಹಾಗೆ ಇದರ ಮುಂದೆ ಮಂತ್ರಿ ಸೆರೆನಿಟಿ ಎಂದು ಬರೆದು ಬೋರ್ಡ್ ಹಾಕಿರುವುದನ್ನು ಸಹಾ ನಾವು ಕಾಣಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ದೊಡ್ಡ ಕಟ್ಟಡ ಎಂದು ನಾವು ತಿಳಿಯಬಹುದಾಗಿದೆ.

ಹಾಗೆಯೇ ಕಟ್ಟಡದ ಮುಂಭಾಗ ಹಲವಾರು ಗಿಡಗಳನ್ನು ಸಹಾ ನಾವು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ಜನರು ಕುಳಿತು ಮಾತನಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಒಂದು ವಾಹನ ಇರುವುದನ್ನು ಕಾಣಬಹುದು ಅದರ ಮುಂದೆ ಹಲವಾರು ವಾಹನಗಳನ್ನು ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿ ನೋಡಿದರೆ ಇದು ಒಂದು ಮೆಕ್ಯಾನಿಕಲ್ ಶಾಪ್ ಎಂದು ನಾವು ಕಾಣಬಹುದಾಗಿದೆ.

ಹಾಗೆ ಇಂಜಿನಿಗೆ ಬಳಸುವ ಆಯಿಲನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಹಾಗೇ ಇಲ್ಲಿ ಹಲವಾರು ಪುಸ್ತಕಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿರುವುದ್ದನ್ನು ನಾವು ಕಾಣಬಹುದಾಗಿದೆ.